ಗಂಡ್ ಮಕ್ಳಿಗಿಂತ ಹೆಣ್ ಮಕ್ಳುಗೆ ಬಟ್ಟೆ ಅಂದ್ರೆ ತುಂಬಾ ಇಷ್ಟ.

ಅದರ ಮೇಲೆ ಚಿಕ್ಕ್ ಚಿಕ್ಕ್ ಎಲೆಗಳ ಮಾಲೆಯನ್ನ ಹಾಕಿದ್ದಾರೆ .

ಇಲ್ಲಿ ನಾನು ನೋಡುತ್ತಿರುವ ಒಂದು ಹೋಟೆಲ್ಅಲ್ಲಿ ಎಲ್ಲ--

ಇಲ್ಲಿ ನಾನು ನೋಡುತಿರುವ ಒಂದು ಹೊಟೇಲ್ ಅಲ್ಲಿ ಎಲ್ಲಾ --

ಈ ಚಿತ್ರ ನೋಡುವುದಾದರೆ ಇಲ್ಲಿ ಒಂದು ವಿವಾಹ ನಡೀತಾಇದೆ ಇಲ್ಲಿ ತುಂಬಾ ತರದ ಹೂವಿನಿಂದ ಅಲಂಕಾರಿಸಿದ್ದಾರೆ.

ಇಲ್ಲಿ ಒಬ್ಬ ನಿಂತುಕೊಂಡು ಫೋಟೋ ತೆಗಿತಾ ಇದ್ದಾನೆ ಇಂಜಿನಿಯರ್ ತರಾ .

ಬೀದಿ ಬಲ್ಬ್ ಎಲ್ಲಾ ಕಾಣಿಸುತ್ತಿದೆ.

ವಿದ್ಯುತ್ ಕಂಭ ದಿಂದ ಎಲ್ಲ ಕಾಣಿಸುತ್ತಿದೆ ವಿದ್ಯುತ್ --

ಬೀದಿ ಬಲ್ಪ್ ಎಲ್ಲ ಕಾಣಿಸುತ್ತಿದೆ.

ಮುಂದೆಗಡೆ ಎಲ್ಲ ದೊಡ್ಡ್ ದೊಡ್ಡ್ ಮರಗಳು ಮನೆಗಳು ಎಲ್ಲ ಕಾಣಿಸುತ್ತಿದೆ .

ಹಿಂದೆಗಡೆ ದೊಡ್ಡ್ ದೊಡ್ಡ್ ಮರಗಳು ಕಾಣಿಸುತ್ತದೆ .

ಇಲ್ಲಿ ನಾನು ನೋಡುತ್ತಿರುವ ಈ ಯಾವುದೊ--

ಇಲ್ಲಿ ನಾನು ನೋಡುತ್ತಿರುವ ಈ ಯಾವುದೊ--

ನಿನ್ನೆ ನಾನು ನೋಡುತ್ತಿರುವ ಒಂದು ಪ್ರತಿಮೆಯನ್ನು ನಿಲ್ಲಿಸಿದ್ದಾರೆ ಆ ಪ್ರತಿಮೆಗೆ --

ಈಕಡೆ ಒಂದು ದೊಡ್ಡ್ ಮರ ಇದೆ ಮರದ ಕೆಳಗಡೆ --

ಈಕಡೆ ಒಂದು ದೊಡ್ಡ್ ಮರ ಇದೆ ಮರದ ಕೆಳಗಡೆ --

ಇಲ್ಲಿ ನಾನು ನೋಡುತ್ತಿರುವ ಎಲ್ಲ ಕಡೆ ಹಸಿರು ಬಣ್ಣದ ದೊಡ್ಡ್ ದೊಡ್ಡ್ ಮರಗಳು ಕಾಣಿಸುತ್ತಿವೆ .

ಕೆಂಪು ಬಣ್ಣದ ಆಕ್ಸಿಜನ್ ಸಿಲಿಂಡರ್ ಕಾಣಿಸುತಿದೆ.

ಇಟ್ಕೆ ಎಲ್ಲಾ ಒಂದ್ ಕಡೆ ಇಟ್ಟಿದ್ದಾರೆ .

ಕಂಭದ ಮೇಲೆ ಒಂದು ಪ್ರತಿಮೆಯನ್ನು ಇಟ್ಟಿದ್ದಾರೆ.

ಕಂಬದ ಮೇಲೆ ಒಂದು ಪ್ರತಿಮೆಯನ್ನೂ ಇಟ್ಟಿದ್ದಾರೆ .

ಕಣ್ಣುಗಳು ಕಾಣಿಸುತ್ತಿದೆ ಚಿಕ್ಕ್ ಚಿಕ್ಕ್ ಗಿಡಗಳು ಇದೆ ನದಿ ತುಂಬಾ ನೀರ್ ಇದೆ .

ಹಾಗೆ ಬೇರೆ ಇನ್ನೊಂದ್ಕಡೆ ಹೋದೆ ಅಲ್ಲೂ ಸಿಗ್ಲಿಲ್ಲ ಮತ್ತೆ ಕರ್ನಾಟಕ ಅಂತ ಒಂದು ಎ_ಟಿ_ಎಮ್ ಗ್ ಹೋದೆ ಅಲ್ಲಿ --

ಇಲ್ಲಿ ನಾನು ನೋಡುತ್ತಿರುವ ಒಂದು ಬಿಲ್ಡಿಂಗ್ನಲ್ಲಿ --

ಇಲ್ಲಿ ನಾನು ನೋಡುತ್ತಿರುವ ಒಂದು ಬಿಲ್ಡಿಂಗನಲ್ಲಿ --

ಇಲ್ಲಿ ನಾನು ನೋಡುತ್ತಿರುವ ಹಸಿರು ಹುಲ್ಲು ನದಿ ತುಂಬಾ ನೀರು ಬ್ರಿಡ್ಜ್ --

ಅಕ್ಕ ಪಕ್ಕ ಎಲ್ಲ ವಿದ್ಯುತ್ ಕಂಬಗಳು ಕಾಣಿಸುತ್ತಿದೆ .

ಅಕ್ಕ ಪಕ್ಕ ಎಲ್ಲ ವಿದ್ಯುತ್ ಕಂಬಗಳು ಕಾಣಿಸುತ್ತಿದೆ.

ಹಿಂದೆಗಡೆ ದೊಡ್ಡ್ ದೊಡ್ಡ್ ಮರಗಳು ಇದೆ ಒಂದು ದೊಡ್ಡ ಕಲ್ಲ್ ಇದೆ .

ಇಲ್ಲಿ ನಾನು ನೋಡುತ್ತಿರುವ ಜಲ್ಲ ಆಆಹ್ ಜಿಲ್ಲಾ ಆಸ್ಪತ್ರೆ ಬಳ್ಳಾರಿ ಅಂತ ಒಂದು ದೊಡ್ದು ಆಸ್ಪತ್ರೆ ಕಾಣಿಸುತ್ತಿದೆ .

ಇಲ್ಲಿ ನೀರಿನ ಬಣ್ಣ ಹಸಿರು ಮತ್ತು ಕಪ್ಪಾಗಿ ಕಾಣುತ್ತಿದೆ.

ಇಲ್ಲಿ ನೀರಿನ ಬಣ್ಣ ಹಸಿರು ಮತ್ತು ಕಪ್ಪಾಗಿ ಕಾಣುತ್ತಿದೆ .